ಮತ್ ಇನ್ನಿತರ ಎಲ್ಲಾತರ ಗಿಡಗಳು ಮರಗಳು--

ಯು ಕೆ ಡು ಬ್ಲೂ ಅಂತ್ ಹೇಳಿ--

ಇದರೊಳಗಡೆ ಪಾರ್ಕಿಂಗ್ ತರ ಬಸವಣ್ಣ ಮತ್ತು ಕುದುರೆ ಎಲ್ಲಾ ತರ--

ಚೆನ್ನಾಗ್ ಮಾಡಿದ್ದಾರೆ ನೀಟ್ನೆಸ್ ಇದೆ ಜನಗುಳಿದ್ದಾರೆ ಮತ್ತು ಇಲ್ಲಿ ಬಂಧುಗಳನ್ನು ಮಾಡಿದ್ದಾರೆ.

ಇದೊಂದು ಕರೆಂಟ್ ಕೆ_ಈ_ಬಿ ಆಫೀಸ್ ಇರುತ್ತದೆ ಅಂದ್ರೆ--

ಇಲ್ಲಿ ಆಫೀಸ್ ಇರುತ್ತೆದೆ ಇಲ್ಲಿ ಲೈನ್ ಮೆನ್ಗಳಿರುತ್ತಾರೆ ಇಲ್ಲೆಲ್ಲಾ ಕರೆಂಟಿನ್ ಸಾಮಾನುಗಳು ಕರೆಂಟಿನ ಕಂಬಗಳಿರುತ್ತವೆ.

ಇಲ್ಲಿ ಮಳೆಗಾಲದಲ್ಲಿ ಹೆಚ್ಚುಕಡೆ ಮಳೆ ಬಂದ್ರೆ ಕರಂಟ್ ಸಡನ್ನಾಗಿ ತಗಿತಾರೆ ಚೆನ್ನಾಗಿ ನೀಟ್ನೆಸ್ ಇದೆ.

ಇದು ಒಂದು ಅಮೂಲ್ ಐಸ್ ಕ್ರೀಂ ಅಂಗಡಿ ಇರ್ಬೋದು.

ಇಲ್ಲಿ ಗೊಂಬೆಯನ್ನು ಚೆನ್ನಾಗ ಚಿತ್ರ ಬಿಡಿಸಿದ್ದಾರೆ ಡಿಸೈನ್ ಮಾಡಿ ಚೆನ್ನಾಗಿದೆ ನಿಟ್ನೆಸ್ ಇದೆ.

ಇಲ್ಲಿ ಒಂದು ಹೊಳೆ ಇರುತ್ತದೆ ಹೊಳೆಯಿಂದ ಆಕಡೆ ದಡ ಏರಿ ದಾಟುವುಕ್ಕೆ ದಾರಿ ಇರುವುದಿಲ್ಲ.

ಮತ್ತಿಲ್ಲಿ ಬೋಟ್ ಅರಗಲ್ಲಲ್ಲಿ ಹೋಗಿ ದಾಟುತ್ತಾರೆ ಮತ್ತಿಲ್ಲಿ--

ಕಾಡು ಪ್ರದೇಶ ಇರ್ಬೋದು ಇದು ಕಾಡು ಪ್ರದೇಶ ತರ ಕಾಣುತ್ತೆ.

ಇದೊಂದು ಸುರೇಶ್ ಪ್ರೇಮ್ ಫ್ರೇಮ್ಸ್ ಅಂದ್ರೆ ಫೋಟೋ ಫ್ರೇಮ್ .

ಅದ್ರಲ್ಲಿ ಸೆಂಟ್ರಲ್ಲಿ ನೀಟಾಗಿ ಎಲ್ಲಾ ಕಾಣುತ್ತದೆ.

ಇದೊಂದು ಬುಲೆಟ್ ಗಾಡಿ ನಿಂತಿದೆ ನೈನ್ ಫೈವ್ ಫೋರ್ ಅಂತ ಬೋರ್ಡ್ ಇದೆ ಇಲ್ಲಿ ಕಸ್ಟಮರ್ ಚೇರ್ ಅಲ್ಲಿ ಕೂತಿದ್ದಾರೆ.

ಮತ್ತು ಒಂದು ರಾಜಕಾರಣಿಗಳು ಮತ್ತು ಮಹರಾಜರು--

ತ್ತು ಮತ್ತೆ ನೊಟಬೂಕ್ಕು ಸಿಸಪೆನ್ಸಿಲು ಪೆನ್ನು--

ಒಂದು ಟ್ರಾಲಿ ರೆಡಿ ಮಾಡ್ತಿದ್ದಾರೆ ಇಲ್ಲಿ.

ಡೀಸೆಲ್ ಹಾಕ್ಸ್ತಿದೆ ಲಾರಿ ಇಲ್ಲಿ ಬಂದು ಪೆಟ್ರೋಲ್ ಹಾಕ್ಸ್ತಿದೆ.

ಕಾರಿನ ಶೋರೂಮ್ನಲ್ಲಿ ಗಾಡಿ ತೆಗೆದು ಇರುವ ಕಸ್ಟಮರ್ ಗೆ.

ಇಲ್ಲಿ ಆಡುವ ಎಲ್ಲಾ ತರಹ ಆಟ ಆಡುವ ಸಾಮಾನುಗಳಿರುತ್ತವೆ.

ಇದು ಒಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬ್ಯಾಂಕ್ ಇರುತ್ತದೆ ಇಲ್ಲಿ ಇಲ್ಲಿ--

ಮತ್ತಿಲ್ಲಿ ಪೆಟ್ರೋಲ್ ಹಾಕ್ಸುವುದರಿಂದ ಅನುಕೂಲ ಆಗುತ್ತೆ ಊರಲ್ಲಿ ಹೋಗುವಾಗ ಯಾವುದೇ ರೀತಿ ಅಡ್ಡಿ ತೊಂದರೆಯಾಗುವುದಿಲ್ಲ.

ಇದು ಒಂದು ಮಸೂತಿ ಇರುತ್ತೆ ಮಸೂತಿಯಲ್ಲಿ ನಮಾಜ್ ಮಾಡುವಾಗ ಇಲ್ಲಿ--

ಇದು ಒಂದು ಮನೆಯಲ್ಲಿ ಇದು ಪಾರ್ಟಿ ಯನ ಸ್ನಾಕ್ಸ್ ಸ್ನಾಕ್ಸ್ ತಿನಿಸತಿರ್ತರೆ ಟಿಫನ್ ತರ --

ಇಲ್ಲಿ ಜ್ಯೂಸ್ ಬಾಟ್ಲಿಗಳ ತರ ಇದಾವೆ ಇಲ್ಲೊಂದು ಏಣಿ ಇದೆ ಮತ್ತೆ ಸ್ವಿಚ್ ಬೋರ್ಡ್ ಕಾಣ್ತಾಯಿದಾವೆ ಮೂರು--

ಒಳಗಡೆ ಚನ್ನಾಗಿದೆ ನಿಟ್ನೆಸ್ ಎಲ್ಲಾ ಚನ್ನಾಗಿದವ್.

ಒಳ್ಳೆ ಕ್ವಾಲಿಟಿ ಇರುತ್ತೆ ಚೆನ್ನಾಗ್ ಇರುತ್ತೆವೆ ಬ್ಯಾಟರಿ ಚಾರ್ಜರ್ ಚಾರ್ಜ್ ಚೆನ್ನಾಗ್ ಬರುತ್ತೆ ಮತ್ತು ಒಳ್ಳೆ ಕ್ವಾಲಿಟಿ ಇರುತ್ತೆ ನೆಟ್ನೆಸ್ ಇದೆ ಚೆನ್ನಾಗಿದೆ.

ರಸ್ ಹಾಕೈರತ್ತಾರೆ ಮತ್ ಇಲ್ ಡ್ರೆಸ್ ಸೀರೆ--

ಇಲ್ಲಿ ಚೆನ್ನಾಗಿ ನೀಟ್ನೆಸ್ ಇದೆ ಮುಂದ್ಗಡೆ ಶೆಡ್ ತಗಡು ನಿಲ್ಸಿದ್ದಾರೆ ಈತರ.

ಇಲ್ಲಿ ಬೋಡ್ ಸ್ವೇಚ್ ಬೋಡೂ ಮತ್ತಿಲ್ಲಿ ಡೋರ್ ಇದೆ.

ಇದು ಎಲ್ಲ ತರ ಸೇಫ್ಟಿ ಮಾಡಿರುತ್ತಾರೆ ಕಾಂಪೌಂಡ್ ತರ ಕಾಲುವೆದಲ್ಲಿ ಹೋಗುವಾಗ ಯಾರದ್ ಒಂದು ಬ್ರಿಡ್ಜ್ ತರ ಮಾಡಿದ್ದಾರೆ ನೀಟ್ನೆಸ್ ಇದೆ ಚನ್ನಾಗಿದೆ.

ಪೆಟ್ರೋಲ್ ಬಂಕ್ ಕಾಣ್ತಾ ಇದೆ ಇಲ್ಲಿ ಆಟೋ ಗಳ ನಿಂತಿವೆ ಕಾರ್ ಇದೆ ಬೈಕ್ ಇದೆ ಇಲ್ಲಿ ಒಂದು ಮೇನ್ --

ಮೈನ್ ದ್ವಾರಬಾಗ್ಲು ತರ ಕಾಮನ್ ತರ ಕಟ್ಟಿದ್ದಾರೆ ಲೈಟಿಂಗ್ ಇದೆ.

ಬಾಂಡ್ಲಿ ಸಿಗುತ್ತೆ ಹೊಸ ಸ್ಟೀಲ್ ರಾಡ್ ಚೆನಾಗಿದೆ ನೀಟ್ನೆಸ್ ಇದೆ.

ಒಂದಿಷ್ಟ್ ಜನ ಏ_ಟಿ_ಎಂ ನಲ್ಲಿ ಒಳ್ಗಡೆ ಹೋಗಿದ್ದಾರೆ.

ಮತ್ತೆ ಇಲ್ಲಿ ಕೆಂಪ್ ಬಸ್ ಇರುತ್ತೆ ಬಸ್ ಪಕ್ಕದಲ್ಲಿ ಅಲ್ಲಿ--

ಇಲ್ಲಿ ಎನೇನೋ ಪ್ರಾ ಪೇಪರ್ ಹಚ್ಚಿದ್ದಾರೆ.